ಈಗ ನೋಡಬಹುದು ಒಬ್ಬ ಹುಡುಗಾ ಕೂತಕೊಂಡಿದ್ದಾನೆ.

ಮತ್ತಿಲ್ಲಿ ಒಂದು ಪೈಪ್ ಕೂಡ ಹಾಕಿದ್ದಾರೆ ಹಿಂದ್ಗಡೆ ಮರಗಳಿದ್ದಾವೆ.

ಮತ್ತು ಇದೊಂದು ಮದುವೆ ಮಂಟಪ ಅಂತನು ಹೇಳ್ಬಹುದು.

ತುಂಬ ಚೆನ್ನಾಗಿದೆ ಕಿಟಕಿಗಳೆಲ್ಲ ಗಾಜಿನಿಂದ ಮಾಡಿದ್ದಾರೆ ತುಂಬ ಸುಂದರವಾಗಿ ಕಾಣಿಸ್ತ ಇದೆ.

ಇಲ್ಲಿ ಶಿವನ ಅರ್ಧ ಮೂಖ ನ ಬಿಡಿಸಿದ್ದಾರೆ ಹಾವು ಕೂಡ ಕಾಣಿಸ್ತಾ ಇದೆ.

ಅದಿಲ್ಲಿ ಮರಗಳು ಕಂಡು ಬರುತಿದ್ದಾರೆ ಅದರ ಕೆಳಗಡೆ ಎರಡು ಜಿಂಕೆಗಳನ್ನು ಕೂಡ ಇಟ್ಟಿದ್ದಾರೆ.

ಏನೋ ಒಂದ್ ಕೆಲಸ ಇಲ್ಲಿ ನಡೀತಾ ಇದೆ.

ಇಲ್ಲಿ ತುಂಬ ಚೆನ್ನಾಗಿರುವಂತಹ ಮದುವೆ ಮಂಟಪ ಇದು.

ತುಂಬ ಸುಂದರವಾಗಿ ಇಲ್ಲಿ ಅಲಂಕಾರ ಎಲ್ಲ ಮಾಡಿದ್ದಾರೆ.

ಮೇಲ್ಗಡೆ ಮಂಟಪ ನೋಡಬಹುದು ಎಷ್ಟು ಚೆನ್ನಾಗಿ ಜಗ ಮಗ ಅಂತಿದೆ.

ತೈಲಗ್ ನಿಂತಿರೋದನ್ನ ನಾವು ಇಲ್ಲಿ ಕಾಣ್ತಾ ಇದ್ದಿವಿ.

ಇಲ್ಲಿ ಬಲೂನ್ ಗಳೆಲ್ಲ ಕಟ್ಟಿದ್ದಾರೆ ತುಂಬ ಸ್ವಚ್ಛವಾಗಿ ಇಟ್ಟಿದ್ದಾರೆ ಇಲ್ಲಿ.

ಮತ್ತಿಲ್ಲಿ ಟ್ರೆಂಡ್ಸ್ ಅಂತ ಏನೋ ಬರೆದಿದ್ದಾರೆ ಬಹು ದೊಡ್ಡದಾದಂತ ಕಟ್ಟಡ ಕೂಡ ಇಲ್ಲಿ ನಾವು ನೋಡಬಹುದು.

ಮತ್ತು ಬಹು ದೊಡ್ಡದಾದ ಟೇಬಲ್ ಕೂಡ ಇಲ್ಲಿ ಇವೆ ನೋಡಬಹುದು.

ತಂಪಾದ ಗಾಳಿ ಬಿಸುವುದರಿಂದ ಎಲ್ಲರು ಕೂಡ ಇಲ್ಲ ಬರಬಹುದು.

ಇಲ್ಲೆಲ್ಲಾ ಕೆಂಪು ಲೈಟಿಂಗ್ಸ್ ಮತ್ತು ವೈಟ್ ಲೈಟಿಂಗ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.

ಇಲ್ಲಿ ಒಬ್ರು ಹೆಣ್ಣು ಮಗು ಇಲ್ಲಿ ನ್ರತ್ಯ ಮಾಡ್ತಾ ಇದ್ದಾರೆ.

ಯಾವುದೊ ಒಂದು ಫುನ್ಕ್ಷನ್ ನಡೀತಾ ಇದೆ ಇಲ್ಲಿ ಬಲೂನ್ ಗಳು ಕೂಡ ಕಟ್ಟಿದ್ದಾರೆ.

ಇಲ್ಲಿ ತುಂಬ ಚೆನ್ನಾಗಿರುವಂತಹ ಟ್ರಾವೆಲ್ಲರ್ ಅಂತ ಬರೆದಿರುವ ಗಾಡಿ ಇದೆ.

ಅಕ್ಕ ಪಕ್ಕ ಬೇಡವಾದಂತಹ ಗಿಡಗಳು ಕೂಡ ಬೆಳೆದಿವೆ ತುಂಬಾನೇ ಹಚ್ಚ ಹಸಿರಾಗಿದೆ.

ನೋಡಬಹುದು ಒಂದ್ ದೊಡ್ಡದಾದಂತಹ ರಸ್ತೆ ಇದೆ.

ಇದರ ಮೇಲೆ ಮರಳು ಮರಳಾಗಿ ಜಿ ಆರ್ ಬಿ ತುಪ್ಪ ಅಂತ ಕೂಡ ಇಲ್ಲಿ.

ಇಲ್ಲಿ ಒಂದು ಬುಕ್ ಸ್ಟಾಲ್ ಅಂತ ಇಲ್ಲಿ ಬರೆದಿದ್ದಾರೆ.

ಇಲ್ಲಿ ಹೆಣ್ಮಕ್ಳು ಗಂಡ್ ಮಕ್ಳು ಚಿಕ್ ಮಕ್ಳು ದೊಡ್ಡವರು ಎಲ್ಲ ಕೂಡ ಸೇರಿದ್ದಾರೆ.

ಕಟ್ಟಡ ತರ ಕಟ್ಟಿದ್ದಾರೆ ಇಲ್ಲಿ ಪಿ.ಈ.ಪಿ.ಎಸ್. ಅಂತ ಬರೆದಿದ್ದಾರೆ .

ಮತ್ತೆ ಇಲ್ಲಿ ಮರಗಳನ್ನು ಸಹ ನಾವು ನೋಡ್ತಾ ಇದ್ದಿವಿ ಬಹು ವಿಸ್ತಾರವದಂತಹ ಪ್ರದೇಶ ಇದೆ.

ಆಹ್ಹ್ ತುಂಬ ಚೆನ್ನಾಗಿ ಇಲ್ಲಿ ಗೋಪುರದ್ ತರ ಏನೋ ಮಾಡಿದ್ದಾರೆ ಇಲ್ಲಿ.

ನೋಡಬಹುದು ತುಂಬ ಸುಂದರವಾಗಿದೆ ಇದು ಯಾವುದೊ ಒಂದು ಮ್ಯೂಸಿಯಂ ಅಂತನೇ ಅನ್ಸುತ್ತೆ.

ಇವ್ರು ಭಾರತಾಂಬೆ ಬಗ್ಗೆ ಯಾವುದೊ ಒಂದು ನ್ರತ್ಯನ ಮಾಡ್ತಾ ಇದ್ದಾರೆ ಅನ್ಸುತ್ತೆ.

ತುಂಬ ಚೆನ್ನಾಗಿದೆ ಈ ಮನೆಗಳು ದೊಡ್ಡ್ ದೊಡ್ಡದಾದಂತಹ ಕಿಟಕಿಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ.

ತುಂಬ ಚೆನ್ನಾಗಿರುವಂತಹ ಚೇರ್ ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಬಹುದು .

ಅವ್ರು ಕೈಯಲ್ಲಿ ಮೊಬೈಲ್ ನ ಹಿಡ್ಕೊಂಡು ಆಹ್ಹ್ ಹುಡುಗನ ಫೋಟೋ ಏನೋ ತೆಕ್ಕೊಂತ ಇದ್ದಾರೆ ನಾವು ಕಾಣ್ತಾ ಇದ್ದೀವಿ ನೋಡಿ.

ಚೇರ್ಗಳಿಗೆಲ್ಲ ಬಿಳಿ ಬಣ್ಣದ ಬಟ್ಟೆನ ಹಾಕಿದ್ದಾರೆ.

ಆಹ್ಹ್ ಮರ ಇವುಕ್ಕೆ ತುಂಬಾನೇ ನೆರಳು ಕೊಡುತ್ತೆ ಗಡಿಗಳುಗೆ.

ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತೆ ಏನಾದ್ರು ಫ್ಯಾಕ್ಟರಿ ಅಂತ ಅನ್ಸುತ್ತೆ ನೋಡೋಕೆ ಹಾಗೆ ಇದೆ .

ಇಲ್ಲಿ ಯಾವುದೊ ಒಂದ್ ವಿಗ್ರಹ ಇಟ್ಟಿದ್ದಾರೆ ಅದರ ಮೇಲೆ ನೀರು ಎಸ್ಟ್ ಚೆನ್ನಾಗಿ ಚಿಮ್ತಾ ಇದೆ.